ಅಂತ ಒಂದು ಚೂಪಾದ ಒಂದು ಹಲ್ಲಿನ ಒಂದು ಮೀನುಗಳನ್ನು ಇಟ್ಟಿದ್ದಾರೆ. ಅದು ವಲೆದು ಇಲ್ಲಿ ಹಿಡಿದುಕೊಂಡು ಒಂದು ಪ್ಲೇಟ ನ್ನು ಹಿಡಿದುಕೊಂಡು ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾನೆ.

ಮೋಡ ಕೂಡ ತುಂಬಾ ಚೆನ್ನಾಗಿದೆ ಸುತ್ತಲೂ ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದೆ ಒಂದು ಸುಂದರವಾದಂತ ಪರಿಸರವನ್ನು ಇಲ್ಲಿ ನೋಡಬಹುದು

ಅವುಗಳನ್ನು ಹಾರದಲ್ಲಿ ಕಟ್ಟಿ ಇಲ್ಲಿ ಮಾರಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳಬಹುದು ಒಳಗಡೆ ಕೂಡ ತುಂಬಾನೇ ಹೂಗಳು ಕಾಣಿಸುತ್ತಿವೆ.

ಅದು ಅಲ್ಲದೇ ಆ ಗ್ರೌಂಡ್ ಕೂಡ ತುಂಬಾನೇ ದೊಡ್ಡದಾಗಿದೆ ಮತ್ತು ಅಲ್ಲಿ ಒಂದು ಗಾರ್ಡನ್ ಕೂಡಾ ತುಂಬಾ ಚೆನ್ನಾಗಿ ಕಾಣಿಸುತಾ ಇದೆ.

ಪ್ರತಿಭೆಯನ್ನು ಇಲ್ಲಿ ಅವರು ಹೊರಪಡಿಸಿದ್ದಾರೆ ಒಂ ದು ಸುಂದರವಾದಂತಹ ಒಂದು ಬಾತುಕೋಳಿಯನ್ನು ಮಾಡಿದ್ದಾರೆ ನಾನಾ ತರಹದ ಸವಾಲುಗಳನ್ನು ಮಾಡಿದ್ದಾರೆ.

ಇದು ಒಂದು ಆಂಬುಲೆನ್ಸ್ ಆಂಬುಲೆನ್ಸ್ ಗಾಡಿ ಅಂತ ಹೇಳಬಹುವುದು ತುಂಬಾನೇ ದೊಡ್ಡ್ ದಾಗಿದೆ ಮತ್ತು ತುಂಬಾನೇ ಸುಂದರವಾಗಿದೆ.

ಇಲ್ಲಿ ಒಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡುವಬಂತಹ ಮಂದಿರ್ ಅಂತ ಹೇಳಬಹುದು .ಇಲ್ಲಿ ತುಂಬಾನೇ ಜನರು ಹಾಸಿಗೆ ಮೇಲೆ ಕುಳಿತುಕೊಂಡು ತಮ್ಮ್ ಪ್ಲೇಸ್ ಮೇಲೆ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಹಾಳೆಯಿಂದ ಮಾಡಿರುವಂತಹ ಒಂದು ಬಾಕ್ಸ್ ಗಳಿದ್ದಾವೆ ಅದರ ಒಳಗೆ ಬಾಲ್ ಗಳಿದ್ದಾವೆ ಮತ್ತೆ ನಾನಾ ತರದ ಒಂದು ಬಾಕ್ಸ್ ಗಳನ್ನು ನಾವು ಇಲ್ಲಿ ನೋಡಬಹುದು.

ಚಿಕ್ಕಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದಾರೆ ಒಂದು ಹಾಳೆಯ ಮೂಲಕವು ನಾನಾ ತರಹದ ವಸ್ತುಗಳನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಪ್ಲೇಟ್ ಇದೆ ಪ್ಲೇಟಿನ ಮೇಲೆ ಒಂದು ದೋಸೆಯನ್ನು ಇಟ್ಟಿದ್ದಾರೆ ಒಂದು ಬೌಲಲ್ಲಿ ಚಟ್ನಿ ಚಟ್ನಿ ಕೂಡ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದಾರೆ .

ಇದು ಒಂದು ರೈಲ್ವೆ ಇದು ಒಂದು ಬಸ್ ಸ್ಟೇಷನ್ ಅಂತ ಹೇಳಬಹುದು ಇಲಿ ಬಸ್ ಹೋಗ್ತಾ ಇರೋದು ಕಾಣ್ತಾ ಇದೆ .

ಅದು ಅಲ್ಲದೆ ಈ ಜನರು ಕೂಡ ಒಡದ್ ಓಡಾಡುತ್ತಿದ್ದಾರೆ ಮತ್ತೆ ಇಲ್ಲಿ ಡಸ್ಟ್ ಬಿನ್ಗಳು ಕೂಡಾ ಕಾಣಿಸ್ತಾ ಇದೆ ಮತ್ತೆ ಸುಂದರವಾದಂತಹ ಪರಿಸರವನ್ನು ನಾವಿಲ್ಲಿ ಗಮನಿಸಬಹುದು.